ಹಾಗೆ ಹಸಿರು ಕಲರ್ ಬೋರ್ಡ್ ಕಾಣ್ತಿದೆ ನೀನೆ ಕಲರ್ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಒಂದು ಜೆರಾಕ್ಸ್ ಅಂಗಡಿಯನ್ನು ಸಹ ಇದೆ ಒಳಗಡ ಯಾರೋ ಒಬ್ಬ ವ್ಯಕ್ತಿ ಹೊರಗಡೆ ನಿಂತಿದ್ದಾರೆ.

ಮದುವೇ ಮಂಟಪವಾಗಿದ್ದು ಮದುವೆ ಮಂಟಪದಲ್ಲಿ ಎರಡು ಚೇರುಗಳು ಅಂಗೇ ಚೇರುನಲ್ಲಿ ಹೂವಿನ ಅಲಂಕಾರ ಮಾಡಿರುವು ಹೂವಿನ ಅಲಂಕಾರ ಅಕ್ಕಪಕ್ಕ ಯಾರೂ ಪೋಷಿಲ್ಲ ಯಾರೋ ಒಂತರ ವೈಟ್ ಕಲರ್ ಫ್ಲ್ಯಾವಾರ್ --

ಎಡ ಭಾಗದಲ್ಲಿ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ ಬಲಭಾಗದಲ್ಲೂ ಸಹ ನಡ್ಕೊಂಡು ಹೋಗ್ತಾ ಇದ್ದಾರೆ ಮಧ್ಯದಲ್ಲಿ ಬೇರೆ ಕಲರ್ ಇದೆ ಅಲ್ಲಿ ಯಾರು ಸಹ ನಡ್ಕೊಂಡು ಹೋಗ್ತಾ ಇಲ್ಲ ಹಾಗೆ ಹೋಗ್ತಾ ಇದ್ದಾರೆ ಆಕಾಶ ಮಾತ್ರ ನೀಲಿ ಕಲರ್ ಆಗಿ ಕಾಣಿಸ್ತಾ ಇದೆ.

ಡೆಕೋರೇಷನ್ ಮಾಡಿದ್ದಾರೆ ಹಾರ್ಟ್ ಶೇಪಲ್ಲಿ ಬಲೂನ್ಸ್ ಎಲ್ಲಾ ತರ ಹದ ಬಲೂನ ತುಂಬಾ ಬಲೂನ ಗಳನ್ನ ಜೊಡ್ಸಿ ಹಾರ್ಟ್ ಶೇಪ ಲ್ಲಿ ಮಾಡಿದ್ದಾರೆ ಯಾವುದೊ ಒಂದು ಫಂಕ್ಷನ್ಗ ಎನಪಾ ಅಂತ ಅಂದ್ರೆ ಫೋಟೋ ಗಳ ತೆಗಿಲಕಗೊಸ್ಕರ ಅನುಕೂಲ ಆಗುತ್ತೆ ಅಂತ ಮಾಡಿದ್ದಾರೆ ಅದೆ ಬಣ್ಣ ಬಣ್ಣದ --

ಪೇಪರ್ಗ ಳನ್ನು ಜೋಡಿಸಿಕೊಂಡು ಹೋಗಿದ್ದಾರೆ ಏನಕಪ್ಪ ಅಂತ ಅಂದ್ರೆ ಫೋಟೋ ತೆಗೆದ್ರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕಾಗಿ ಮಾಡಿದ್ದಾರೆ ಮತ್ತೆ ಯಾವುದೇ ರೀತಿ ಚೇರ್ಗ ಳನ್ನು ಸಹ ಇಟ್ಟಿಲ್ಲ ಇಲ್ಲಿ.

ಇನ್ನೊಂದ್ ಪೆಟ್ರೋಲ್ ಬಂಕ್ ಅಂತ ನಾವ್ ಹೇಳ್ಥಿವಿ ಇಂಡಿಯನ್ ಪೆಟ್ರೋಲ್ ಬಂಕ್ . ಈ ಪೆಟ್ರೋಲ್ ಬಂಕ್ನಲ್ಲಿ ಒಂದೇ ಒಂದು ಗೈರ್ ಇದೆ ಅದಲ್ ಬಿಟ್ರೆ ಒಂದ್ ಲಾರಿ ಬಲಭಾಗದಲ್ಲಿ ನಿಂತ್ಕಂಡಿದೆ ಎಡಭಾಗದಲ್ಲಿ ಅವ್ರ್ ಆಫೀಸ್ ಮಾಡ್ಕೊಂಡಿದಾರೆ. ಮತ್ತ್ ನಡ್ಕಓಗಿ--

ತೋಟದ ಇಮೇಜ್ ಅಂತಾ ಕಾಣ್ತಯಿದೆ. ತೋಟದ ಇಮೇಜ್ ಒಳಗೆ ಏನಾಗಿದೆ ಅಂದ್ರೆ ನೀರ್ ಬಿಡ್ತಕ್ಕಂತ ಒಂದ್ ವ್ಯವಸ್ಥೆ ಪೈಪ್ ಹಾಕಿರ್ತಾಕ್ಕಂತದ್ ಕಾಣ್ತಾ ಇಲ್ಲಿ. ಮರಗಿಡಗಳಿಗೆ ಬೇಕಾದಂತ ನೀರ್ಗಳನ್ನ ಒದಗಿಸ್ತಕ್ಕಂತ ವ್ಯವಸ್ಥೆಯನ್ನ ಇಲ್ ಮಾಡಿದಾರೆ. ಹಾಗೂ ಇಲ್ಲೆನಪ್ಪಾ --

ಇಲ್ಲಿ ಫುಟ್ವೇರ್ಸ್ ಅಂತ ಮಾಡಿದ್ದಾರೆ ಟ್ರೆಂಡ ಟ್ರೆಂಡಿಂಗ್ ಗೋಸ್ಕರ ಇವತ್ತಿನ್ ದಿನ ಏನು ಪುಟ್ಟ ಬೇರೆ ಬರುತ್ತವೆ ಫೆಂಟಾಸ್ಟಿಕ್ ಗಾಗಿ ವೆರೈಟಿ ವೆರೈಟಿ ಗಳಾಗಿ ಚಪ್ಪಲ್ಗಳು ಆ ತರ ಆಯ್ಕೆ ಮಾಡಿಕೊಂಡಿದ್ದಾರೆ.

ಮತ್ತೆ ಎಂಟ್ರನ್ಸ್ ಒಳಗಡೆ ಒಂದ್ ಡೋರ್ ಇದೆ. ಡೋರಿನ ಪಕ್ಕದಲ್ಲಿ ಏನಾಗಿದೆ ಅಂದ್ರೆ ಒಂದು ಡಸ್ಟ್ಬಿನ್ ಅಂತ ಇಟ್ಟಿಧಾರೆ ಮತ್ತೆ ಬಲಭಾಗದಲ್ಲಿ ಏನಾಗಿದೆ ಅಂದ್ರೆ ಮೆಟ್ಲು ಮೇಲ್ಗಡೆ ಮೇಲ್ಗಡೆ ಮನೆ ಹೋಗ್ಲಿಕ್ಕೆ ಮೆಟ್ಟಿಲುಗಳನ್ನು ಮಾಡಿಧಾರೆ ಇದನ್ನ್ ನೋಡಿ ನಾವ್ ತಿಳ್ಕೋಬೋದಾಗಿದೆ.

ಅಂತ ನಾವ್ ಹೇಳ್ತಿವಿ ದೊಡ್ಡ್ ಪೆಟ್ರೋಲ್ ಬ್ಯಾಂಕ್ ಇದು. ಇದಕ್ಕ್ ಮೂರ್ ಬಿಡಿಭಾಗಗಳಿವೆ. ಮೂರು ಭಾಗಗಳಾಗಿ ವಿಂಗಡಣೆ ಆಗಿದೆ. ಹೇಗಿದೆ ಅಂತಂದ್ರೆ ಒಂದು ಭಾಗದಲ್ಲಿ ಪೆಟ್ರೋಲು ಡೆಸೆಲ್ಲು ಇನ್ನೊಂದು ಭಾಗದಲ್ಲಿ ಪೆಟ್ರೋಲು ಡೀಸೆಲ್ಲು ಇನ್ನೊಂದು ಭಾಗದಲ್ಲಿ ಡೀಸೆಲ್ಲು ಪೆಟ್ರೋಲ್ --

ಚಂದ್ರ ಉದಯ ಆಗುವ ಅಸ್ತಮದ ಟೈಮ್ ಬರ್ತಾಕ್ಕಂತಾ ಒಂದು ಕ್ಷಾ ಕಿರಣಗಳು ಅಂತ ಹೇಳ್ಬಹುದು. ಈ ಕಿರಣಗಳಲ್ಲಿ ನಾವು ನೋಡಬೋದು ಇಲ್ಲಿ ತುಂಭ ಚೆಂಧ ಕಾಣ್ತಿದೆ ಸೂರ್ಯ ಕಿರಣಗಳು ಹೇಗ್ ಕಾಣ್ತಿದೆ ಅಂದ್ರೆ ಮುಕ್ಕುಕ್ಕ್ ಹೊಡೆದಂಗ್ ಕಾಣ್ತಾಯಿರತ್ತೆ.

ಕಾಲೇಜ್ನ ಫೀಲ್ಡ್ ಅಂತಾನೆ ಹೇಳ್ಕೋಬಹುದು. ಪಾರ್ಕ್ ಮುಂದೆ ಓಡಾಡ್ಲಿಕ್ಕೆ ಬಂದವ್ರಿಗೆ ನಡ್ಕೊಂಡ್ ಒಗೊಕ್ಕೆ ಮತ್ತೆಲ್ಲೆಲ್ಲೋ ಗಾರ್ಡನ್ ಒಳಗೆ ಕಾಲ್ ಇಡಂಗ್ ಇರಲ್ಲ . ಬರಿ ಗಿಡಗಲ್ ನೋಡಬೋದಷ್ಟೇ ಒರ್ತು ಜನಗಳ್ ನಡ್ಕಂಡ್ ಒಗಾಕ್ ಅವಕಾಶಗಳ್ ಇರದಿಲ್ಲ ಏನಪ್ಪ--

ಮೇಲೆ ಒಂದು ಲೈಟ್ನ ಬಿಟ್ಟು ಮತ್ತೆ ಮರದ ತುಂಡಿದ್ದ ಆರ್ಚ್ ಡಿಸೈನ್ ಗಳನ್ನು ಮಾಡಿದ್ದಾರೆ ಹಾಗು ಒಂದು ಮತ್ತೆ ಇದ್ರಲ್ಲಿ ಏನಪ್ಪಾ ಅಂತ ಅಂದ್ರೆ ಬರಿ ಮುಸ್ಲಿಮ್ಸ್ಗಳು ಮಾತ್ರ ಹೋಗಿ ಪೂಜೆ ಮಾಡ್ತಕ್ಕಂತಹ ಒಂದು ಜಾಗವಾಗಿ --

ಒಂದು ಗೃಹದಾಕಾರದ ಅಂತರಾಷ್ಟ್ರೀಯದಲ್ಲಿರುವ ಗಾರ್ಡನ್ ಅಂತ ಹೇಳಿ ನಾವು ಹೇಳಬಹುದ ಈ ತರಹ ನಮ್ಮ ಇಂಡಿಯಾದಲ್ಲೂ ಮಾಡಿದ್ದಾರೆ ಯಾವ ಜಾಗದಲ್ಲಿದೆ ಅಂತ ಹೇಳಿ ಗೊತ್ತಾಗ್ತಿಲ್ಲ ಬಳ್ಳಾರಿಯಲಿ ಇರಬಹುದು ಅಂತನಮ್ಮ್ --